ಸುತಲೂ ಬೆಟ್ಟಗಳು ಮೇಲೆ ಆಕಾಶ ಮೋಡ ಮೋಡಕೆ ಕಣ್ಣು ತುಂಬಿ ಇನ್ನು ನೋಡ್ತಇರವು ಅಂತ ಅನ್ಸುತ್ತೆ ತುಂಬಾ ಚನ್ನಾಗಿದೆ ಇಲ್ಲಿ ಬಂದು ಎಲ್ಲ ಪ್ರವಾಸಿಗರು ಬಂದು ಮಕ್ಕಳು ಎಲ್ಲ ನೋಡು ಅಂತ ಸ್ಥಳಗಳು.

ಶ್ರೀ ಕೃಷ್ಣ ಕೃಷ್ಣನ್ ಮೂರ್ತಿ ಕೊಳಲನ ಇಡ್ಕೊಂಡು ಊದ್ತಾಇರುವಂತ ಚಿತ್ರ ಈ ಮೂರ್ತಿಯನ್ನ --

ಪ್ರಕೃತಿ ಸೌಂದರ್ಯ ನೋಡಕ್ಕೆ ತುಂಬಾ ಚನಾಗ್ ಕಾಣ್ಸತ್ತೆ.

ಮಾರ್ಕೆಟ್ ಇಲ್ಲಿ ಎಲ್ಲ ತರಕಾರಿಗಳನ್ನ ಮಾರ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ--

ಆಹ್ಹ್ ಸ್ವಲ್ಪ ಒಣಗದಾಗಿ ಕೆಲ ಹಚ್ಚ ಹಸ್ರಾಗಿ ಚಿಗುರ್ತ ಇರೋ ಹಂಗೆ ಕಾಣ್ಸ್ತಾ ಇದೆ ಒಳ್ಳೆ ಪ್ರಕೃತಿ ತುಂಬಾ ಚೆನ್ನಾಗಿದೆ.